ಇದು ಹೊಸ್ಪೆಟ್ಟಿ ಟಿ_ಬಿ ಡ್ಯಾಮ್ ಹತ್ರ ಇರುವ--

ಮತ್ತು ಬೋರ್ಡ್ ಇದೆ ನೋಡಿನಿ ಯಾವಾಗೋ ಒಂದ್ಸಲ ನೋಡಿದ್ದೇವೆ.

ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಾಕಿದ್ದಾರೆ ನೀಟ್ನೆಸ್ ಇದೆ.

ಮದುವೆ ಮಂಟಪ ತರ ಮಾಡಿದ್ದಾರೆ ಕಲ್ಯಾಣ ಮಂಟಪ ತರ.

ಇದು ಒಂದು ಮಿಷಿನ್ ಇರುತ್ತದೆ ಮೀಸಿ--

ಲೇಡೀಸ್ ಗೆ ಬೇಕಾಗಿರುವ ಎಲ್ಲಾ ತರಹದ ಡ್ರೆಸ್ ಮತ್ತು ಸೀರೆ ಜಂಪರ್ ಪೀಸ್ ಎಲ್ಲ ತರಹದ ಸಿಗುತ್ತವೆ.

ಇಲ್ಲಿ ವೈಟ್ ಕಲರ್ ಕಲರ್ ಎಲ್ಲಾ ತರ ಎಲ್ಲಾ ಕಲರ್ ಸಿಗುತ್ತವೆ.

ಈ ಜೆ_ಕೆ ಟೈರ್ಸ್ ಅಂತ ಅಂದ್ ಹೇಳಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ --

ಆದರೆ ತೊಂದರೆ ಇರುವುದಿಲ್ಲ ನೀಟ್ನೆಸ್ ಕಾಣುತ್ತೆ ಚೆನ್ನಾಗಿದೆ.

ಮತ್ತು ಇಲ್ಲೊಂದು ಪಾರ್ಕ್ ತರ ಇದೆ ಒಂದು.

ಇಲ್ಲಿ ಕಾರ್ ವಾಶ್ ಮಾಡಿ ಜನ ಚೆಕ್ ಮಾಡ್ತಾ ಇದ್ದಾರೆ.